ಆಹ್ಹ್ ಚಕ್ರ ದಿಂದ ನಡಿ ತಕ್ಕಂಥ ಎರಡು ಆಟೋ ನು ನಿಲ್ಸಿದ್ದರೆ ಅದಕ್ಕೆ ಅಲಂಕಾರ ಮಾಡಿದ್ದಾರೆ.

ತುಂಬಾ ಚೆನ್ನಗಿ ಇರೂತೆ ಇದನ್ನ ನಾನ್ ಕೂಡ ಸಹಿತ ಗಾಂಧಿ ಪಾರ್ಕ್ ಅಲ್ಲಿ ಈ ಆಟಗಳನ್ನು ಕಂಡಿತವಾಗ್ಲೂ ಅಡೆ ಆಡಿದ್ದೀನಿ.

ಇದು ನಮ್ಮ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂತ ಸಾಮ ಥಾಮಸ್ ಚರ್ಚ್ . ಇದು ಶಿವಮೊಗ್ಗ ದಲ್ಲಿದೆ.

ಯಾಕೆ ಅಂತ ಸಹಿತ ಗೊತ್ತಿಲ್ಲ ಬಟ್ ಈ ಚರ್ಚಿಗ್ ಹೋಗಿ --

ಅಹ್ ಚರ್ಚ್ ಒಳಗೆ ತುಂಬಾ ಚೆನ್ನಾಗಿ ಒಂದು ಶಾಂತಯುತವಾದ ವಾತಾವರಣವಿದೆ-

ಆಹ್ಹ್ ಮೆಕ್ಯಾನಿಕ್ ಗಳು ಆ ಕಾರ್ ಅನ್ನು ಸರಿ ಪಡಿಸ್ತಾ ಇದ್ದಾರೆ ಒಬ್ಬ ಮೆಕ್ಯಾನಿಕ್ ಆ ಕಾರಿನ ಕೆಳಗಡೆ ತೂರಿ ಕಾರ್ ಅನ್ನು ಸರಿ ಪಡಿಸುತ್ತಿದ್ದಾನೆ-

ಆಹ್ಹ್ ವಿಮಾನ ನಿಲ್ದಾಣದ ಹತ್ತಿರ ಇರತಕ್ಕಂತ ಒಂದು ಸ್ಥಳ ಅಂತ ಅನ್ಸುತ್ತೆ. ಅಲ್ಲಿ ಯಾವ್ದೋ ಒಂದು ಹುಡುಗಿ ನಡೆದ ಹೋಗ್ತಾ ಇದೆ.

ಇದನ್ನ ನೋಡ್ತಾ ಇದ್ರೆ ಒಂದು ದೇವಸ್ಥಾನ ಅಂತ ಕಾಣುತ್ತೆ ಕೆಳಗಡೆ ಒಂದು ಲಿಂಗು ಇದೆ ಮೇಲೆ ಚೆನ್ನಮಲ್ಲಿಕಾರ್ಜುನ ಸ್ವಾಮಿ ಅಂತ ಅನ್ಸುತ್ತೆ ನನಗೆ.

ಇದು ಜೀವ ವಿಜ್ಞಾನ ಮಂದ್ರ ವಿಜ್ಞಾಕ್ ಸ್ಮ್ನ್ ಪಟ್ಟಂತ ಲೇಖನಗಳ ಒಂದೂ ಸಂಕೀರ್ಣ ವಿಚಾರ್ ಸಂಕೀರ್ಣ ಇಲ್ನಡೆಯುತ್ತೆ.

ಒಮ್ಮೆ ಮತ್ತೆ ನಮ್ಮ ಊರಿಗ್ ಹೋದಾಗ ನಾನು ಬೆಂಗಳೂರು ಅಲ್ಲಿ ಇದ್ದೀನಿ --

ಅಭಿಸ್ಟಫಲ ಸಿಧ್ಯರ್ಥಂ ಪ್ರಭು ಕ್ಷೇ ಧಾಮ ಷೋಡಶಂ ಈ ಮಂತ್ರ ನನಗೆ ತುಂಬಾ ಇಷ್ಟವಾದ ಮಂತ್ರ.

ಆಹ್ಹ್ ನೆನಪಿಸುವಂಥ ಒಂದು ಸುಂದರವಾದ ನಂಥ ತಾಣ ಅಂತ ಕರೀಬಹುದು ಅಘೋರೇಶ್ವರ --

ಆಹ್ಹ್ ಹಾಲು ಕುಡಿತ ಇರೋ ಒಂದು ಕಾರು ಕಾಣ್ತಿದೆ ಹಿಂದ್ಗಡೆ ಶಿವನ ವಿಗ್ರಹ ಇದೆ ಅದರ ನಂತರ ಗಣೇಶನ ವಿಗ್ರಹ ಇದೆ.

ಇದನ್ನ ನಾವು ಕೊಡಬೇಕಾಗತ್ತೆ ಉಡುಗೊರೆ ಕೊಡ್ಬೇಕಾಗುತ್ತೆ-

ಇದು ಮೈಲಾರೇಶ್ವರ ದೇವಸ್ಥಾನ ಅದರಲ್ಲಿ ಅನುಮಾನನೇ ಇಲ್ಲ ಇದು ಬಿ ಎಸ್ ರೋಡ್ ಅಲ್ಲಿ ಇದೆ.

ಈ ಕೆಫೆ ಕಾಫಿ ಡೇ ದ್ರಶ್ಯ ನೋಡಿದ್ರೆ ನನಗೆ ಒಂತರ ಮನಸಲ್ಲಿ ಒಂದು ಪೋಲಿ ಭಾವನೆ ಮೂಡುತ್ತೆ ಯಾಕಂದ್ರೆ ಇಲ್ಲಿ --

ಇದು ಆಸ್ಪತ್ರೆ ವಾತಾವರಣದಲ್ಲಿ ಇರತಕ್ಕಂತ ಒಂದು ದೇವಸ್ತಾನ ಅಂತ ಕಾಣ್ಸುತ್ತೆ ಇಲ್ಲ ಒಂದು ನವಗ್ರಹ ಮಂದಿರ್ ಅನ್ಸುತ್ತೆ-

ಬಟ್ ಶಿವಮೊಗ್ಗದಲ್ಲಿ ಇರಬಹುದು ಅಂತ ಅನ್ಸುತ್ತೆ.

ಅಲ್ಲಿ ಆ ದೇವಸ್ತಾನದ ಮುಂದುಗಡೆ ಎರಡು ಬೈಕ್ ನಿಲ್ಸಿದ್ದರೆ ಒಂದು ರೆಡ್ ಕಲರ್ ಸ್ಕೂಟಿ ಒಂದು ಹೋಂಡಾ ಶೈನ್ ಬೈಕ್ .

ಇದೇನ್ ಅಂತ ತುಂಬಾ ದೊಡ್ಡ ಆಶ್ಚರ್ಯ ಪಡೋಅಂತ ದ್ರಶ್ಯ ಅಲ್ಲ.

ಇದು ಒಂದು ಚರ್ಚ್ ಅಲ್ಲಿ ಇರತಕ್ಕಂತ ದ್ರಶ್ಯ --

ಇಲ್ಲಿ ಎಲ್ಲರೂ ಅವ್ರ್ ಒಂದು ನಡ ಅಲ್ಲಾಡಿಸ್ಕೊಂಡು ತುಂಬಾ ಚೆನ್ನಾಗಿ ಕುಣೀತಾರೆ ತುಂಬಾ ಒಳ್ಳೆ ದ್ರಶ್ಯ.

ಅಲ್ಲಿರುಅಂಥ ಒಂದು ಪೋಸ್ಟ್ ಆಫೀಸ್ ಇಲ್ಲಿ ನಾನ್ ಪೋಸ್ಟ್ ಆಫೀಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಿದ್ದೆ ಕೂಡ --

ಪ್ರಕ್ರತಿ ಅಲ್ಲಿನ ಒಂದು ವೈಡೂರ್ಯ ಮತ್ತು ವೈಭವ ತುಂಬಾ ಚೆನ್ನಾಗಿ ಇದೆ.

ಇದ್ ನೋಡಿದ್ರೆ ಕಣ್ ಬರುತ್ತಾ ಇದು ಒಂದು ಮನೆ ಕಟ್ಟತಾ ಇರೋ ದ್ರಶ್ಯ ಒಂದು ಅರ್ಧಮರ್ಧ ಮನೆ ಕಟ್ಟಿರುವ ಮನೆಯ ಒಂದು ದ್ರಶ್ಯ --

ಸೀರೆ ಸೀರೆ ದ್ರಶ್ಯ ಸೀರೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲ ಹೆಣ್ ಮಕ್ಕಳಿಗೂ ಕೂಡ ಸೀರೆ ಅಂದ್ರೆ ಇಷ್ಟ. ಅದು ಇದು --

ಅಹ್ ರೇಷ್ಮೆ ಸೀರೆ ಅಂತ ಅನ್ಸುತ್ತೆ ನಾಲ್ಕ್ ಸೀರೆ ಒಂದು ನೀಲಿ ಕಲರ್ ಇದೆ ಒಂದು ರೆಡ್ ಕಲರ್ ಇದೆ.

ಒಂದು ಹಸಿರು ಕಲರ್ ಇದೆ ಒಂದು ಗುಲಾಬಿ ಕಲರ್ ಇದೆ ಮೇಲೆ ಒಂದು ಆಕಾಶ ನೀಲಿ ಬಣ್ಣದ್ ಕಲರ್ ಇದೆ.

ಮಂಡಗದ್ದೆ ಪಕ್ಷಿಧಾಮ ನಾನೊಮ್ಮೆ ಮಂಡಗದ್ದೆ ಪಕ್ಷಿಧಾಮಕ್ಕೆ ಹೋಗಿದ್ದೆ ಮಂಡಗದ್ದೆ ಪಕ್ಷಿಧಾಮ-

ಹೇಳಕ್ಕೆ ಸಾಲದು ಅಷ್ಟೊಂದು ಹಕ್ಕಿಗಳು ವಲಸೆ ಬಂದು ನೆಲೆಸ್ತಾವೆ --